ನೋಡಿ ಫ್ರೆಂಡ್ಸ್ ನಾವಿಲ್ಲಿ ನೋಡ್ತಿರೋದು ಇದು ಒಂದು ಶಾ ಅಂಗಡಿ. ಇಲ್ಲಿ ಇದು ಒಂದು ಸಣ್ಣ ಅಂಗಡಿ. ನಿಮಗೆ ಒಬ್ಬ ಮನೆ ನಡಸೋದಕ್ಕೆ ಏನ್ ಬೇಕೋ ಎಲ್ಲ ತರಹದ ಸಾಮಗ್ರಿಗಳು ಇಲ್ ಸಿಗ್ತಾವೆ.

ನೋಡಿ ಫ್ರೆಂಡ್ಸ್ ಇಲ್ಲೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಿದೆ. ಇದಕ್ಕೆ ನಾವು ನೋಡಲು ಬಂದಿದ್ದಿವಿ. ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ ಲ್ಲಿ ವರ್ಕರ್ ತುಂಬ ವರ್ಕ್ ಮಾಡ್ತಿದಾರೆ. ಹೆವಿ ವರ್ಕಿಂಗ್ ಇದೆ. ಮತ್ತೆ ಇಟ್ಟಂಗಿಗಳೆಲ್ಲಾ ಜೋಡಿಸ್ತಿದಾರೆ.

ಆದ್ಮೇಲೆ ಒಂದು ಪಿಕ್ ತಗೋತಿದ್ದರೆ ಪಿಕಗೆ ಚೆನ್ನಾಗಿ ಪೋಸ್ ಕೊಟ್ಟಿದಾರೆ. ಅಲ್ನೋಡಿ ಅವರು ಗ್ಲಾಸ್ಸ್ಸ್ ಹಾಕೊಂಡಿದರೆ ತಲೆಗೆ ಮಾಸ್ಕ ಹಾಕೊಂಡಿದರೆ ಮತ್ತೆ ಚೆನಾಗಿದ್ದವೇ ಈ ಫೋಟೋ --

ನೋಡಿ ಫ್ರೆಂಡ್ಸ್ ನಾವಿಲ್ಲಿ ಒಂದು ಕಟ್ಟಡ ರೆಡಿ ಆಗತಿರೋದು ಮತ್ತೆ ಇಲ್ಲಿ ಕಲ್ಲುಗಳನ್ನೆಲ್ಲ ಅದ್ರಲ್ಲಿ ಏನು ಹುಡುಕ್ತಿದಾರೆ. ಮತ್ತೆ ಅವರು ಅದನ್ನು ಹುಡುಕಿ ಹುಡುಕಿ ತುಂಬ ವರ್ಕರ್ಸ್ ಇದಾರೆ. ಅವರು ಅಲ್ಲಿ ಗೋಣಿಚೀಲದಲ್ಲಿ ಹಾಕಿ ಅದ್ದನ್ನ--